ಇಲ್ಲಿ ಚತ್ರಪತಿ ಶಿವಾಜಿ ಮಹಾರಾಜವರ ಚಿತ್ರಾನೂ ನೋಡಲಾಗಿದೆ ಹಾಗು ಮೂರ್ತಿ ಕೊಡ ಇದೆ । ಹಾಗು ದ್ವಜವು ಕಾಣಿಸಲಾಗಿದೆ .

ನನ-ನನಗೆ ಅನ್ನಸಿದಮಟ್ಟಿಗೆ ಇಲ್ಲಿ ಒಂದು ಹೊಲ ಇದೆ ಹೊಲದ ಬಾಜುಕೆ ತೆಂಗಿನ ಮರದ ತೊಟ್ಟು ತೋಟ ಕೂಡಾ ಇದೆ ಹಾಗೆ ರಸ್ತೆ ಬದಿಯಲ್ಲಿ ಒಂದು ಕಾರನ್ನು ನಿಲ್ಲಿಸಲಾಗಿದೇ ಬಿಳಿಯ ಬಣ್ಣದು .

ತನಯ್ಯಾ ಗೇಟ್ ಕೂಡ ಇಡಲಾಗಿದೇ-- ನೋಡಿ ಎಷ್ಟು ಚಂದ ನಿಸರ್ಗವು ಕಾಣಲಾಗಿದೇ ಶಿವಾಜಿ ಮಹಾರಾಜ್ರ ಮೂರ್ತಿ ಕೂಡಾ--

ವಾಣಿಜ್ಯ ತೆರಿಗೆ ಇಲಾಖೆ ಕಾರ್ಯಗಳು ಇದೆ ಅದು ಬೆಳಗಾವಿ ಅಲ್ಲಿಇದೆ ಹಾಗೆ ಇಲ್ಲಿ ಸುತ್ತು ಮುತ್ತುಲು ಗಿಡಗಳು ಕೂಡಾ ಇವೆ.

ದೃಶ್ಯದಲ್ಲಿ ತರಕಾರಿ ಅಂಗಡಿ ಇದೆ ಇಲ್ಲಿ ನಾನ ತರದ ತರಕಾರಿಗಳಿವೆ ಬೆಂಡೆಕಾಯಿ ಗೆಣಸು ಬಿಟ್ರುಟ್ ಹಾಗೆ ದಬ್ಬು ಮಿರ್ಚಿ ಗಜ್ಜರಿ ನುಗ್ಗೆಕಾಯಿ--

ಇವೇ ಹಾಗೆ ಸುಮಾರು ನಾನಾತರದ ಗಿಡಗಳು ಕೂಡ ಇಲ್ಲಿ ಕಾಣುತ್ತಿದೆ ಹಾಗೂ ಕಚ್ಚಾ ಪೆರು ಕಾಯಿದೆ ಅದು ಹೆಣ್ಣಲ್ಲಾ--